ಸೇಲ್ ಆಗ್ಬಹುದು ಅಂತೆಲ್ಲ ಅನ್ಕೊಂಡು ಯಾವಾಗ್ಲೂ ಪೂಜೆ ಮಾಡ್ತಾ ಇರ್ತಾರೆ.

ಇನ್ನು ಕಡಿಮೆ ಟೈಮಿಂಗ್ಸ್ ಅಲ್ಲಿ ಸೂತನು ನಾವು ಇಷ್ಟ ಪಟ್ಟಿದು ಎಲ್ಲಾನು ತಗೊಂಡ್ಬಾರಬಹುದು ಕ್ವಾಲಿಟಿ ಇರೋದು ಸಿಗುತ್ತೆ ಇಲ್ದೆ ಇರೋದು ಸಿಗುತ್ತೆ

ಈಗಿನ ಜನರೇಶನ್ ಅಲ್ಲಿ ಹೊಟ್ಟೆ ಬರ್ಸ್ಕೊಳ್ಳೋರ್ ಜಾಸ್ತಿ ದೇಹ ಬೆಳ್ಸ್ಕೊಳ್ಳೋರ್ ಜಾಸ್ತಿ. ಸೊ ಅದಕ್ಕೆ ಅಂತಾನೆ ಜಿಮ್ ಅನ್ನೋದು ಇದೆ. ತಾವು ನಾವ್ ಇಷ್ಟ ಪಟ್ಟಾಗೇ ಬಾಡಿ ಇಟ್ಕೊಳ್ಳೋದ್ ಅಲ್ದೇ ಮತ್ತೆ ಫಿಟ್ನೆಸ್ ಆಗಿ ಇರೋದು ತುಂಬಾ ಇಷ್ಟ ಪಡ್ತಾರೆ. ಹಿಂದೆ ಎಲ್ಲ ಈ ಫಿಟ್ನೆಸ್ ಎಲ್ಲ ಇರ್ಲಿಲ ಬಟ್ ಇವಾಗ ತುಂಬಾ--